ಇದೊಂದು ದೊಡ್ಡ ಬಿಲ್ಡಿಂಗ್ ವೈಟ್ ಕಲರ್ ಬಿಲ್ಡಿಂಗ್ ಪೈಂಟ್ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತೆ ಕಿಟಕಿ ಇಟ್ಟಿದ್ದಾರೆ ಗಾಳಿ ಆಡೋಕೆ ಹೊರಗಡೆ ಗಿಡಗಳು ಇದ್ದವೇ ಎರಡ್ ಮೂರೂ --

ಇದೊಂದು ಇದು ಶಿಮೊಗ್ಗದಲ್ಲಿರೋ ರಾಯಲ್ ಆರ್ಕಿಡ್ ಹೋಟೆಲ್ ಇದು ತುಂಬಾನೇ ಕಾಸ್ಟ್ಲಿ --

ಮತ್ತೆ ರಾಯಲ್ ಆರ್ಕಿಡ್ ಒಳಗೆ ಹೋಟೆಲ್ಗೆ ಊಟ ಮಾಡಕ್ ಅಂತ ಹೋಗಿಲ್ಲ --

ಹಾ ಬೇರ್ ಬೇರೆ ಬಣ್ಣದ ಚೇರ್ಗಳು ಇದ್ದಾವೆ ಜೋಕಾಲಿಗಳು --

ಇಲ್ಲಿ ಕ್ಲೀನ್ ಮಾಡಿಸ್ತಾರನ್ಸುತ್ತೆ ಕ್ಲೀನ್ ಮಾಡ್ಸಿ ಮನೆಗ್ ತಕೊಂಡಿಹೋಗಿ ಕ್ಲೀನ್ ಮಾಡ್ಸೋದ್ ತುಂಬ ಹಿಂಸೆ ಅದು ಮನೇಲ್ ಕ್ಲೀನ್ ಮಾಡೋಕಾಗೋಲ್ಲ ಅಡ್ಡಕ್ಕೆ ಇಲ್ಲೇ--

ದೂ ಶಿಮೊಗ ದೊಂದ್ ಪಾರ್ಕ್ ಜಿಂಕೆಗಳಿದಾವೆ ಎರ್ಡ್ ಮೂರು.

ಏ ನೆಲ ಆಗ್ದಿತ್ತಿದರೆ ಮನೆ ಕಟ್ಟೋಕ್ಕೋ ಏನೋ ಗೊತ್ತಿಲ ಮತ್ತೆ ಅಅ ಜೆ.ಸಿ.ಬಿ ಇದೆ ಇಲ್ಲಿ ಗುಂಡಿ ತೆಗಿತಾಯಿದೆ ಮಣ್ ತೆಗದ್ ಆಕ್ತಯಿದೆ ಮತ್ ಪಿಲ್ಲೋರ್ಸ್ ಎಲ್ಲ ಏರ್ಸಿದಾರೆ.

ಇದು ಆಕ್ಸಿಸ್ ಬ್ಯಾಂಕ್ ಉ ಮುಂದ್ಗಡೆ ಯೆಸ್ಟ್ ಬೈಕ್ ನಿಂತಿದವೇ.

ಮತ್ತೆ ಸೇತಾಸ್ಕೋಪ್ ಇದೆ ಮತ್ತೆ ಇಲ್ಲಿ ಇಬ್ರೂ ಹಿಂದ್ಗಡೇ ಅವ್ರ್ ಪೇರೆಂಟ್ಸ್ ಅನ್ಸತ್ತೆ ಒಂದ್ ಇಬ್ರ ನಿಂತಿದರ್ ಆಕಡೆ ನೋಡದ್ರೆ.

ದು ಒಂದು ಫೋರ್ಟ್ ಇದು ಒಬ್ಬ ವೆಕ್ತಿ ಯಲ್ಲೋ ಶರ್ಟು ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕಿ ಬ್ಲಾಕ್ ಶೂ ಹಾಕಿ ಮೆಟ್ಲತ್ ಓಗ್ತಾಯಿದಾಣೆ.

ಅಲ್ ಕಬಾಬ್ ಬೇರೆ ಎಲ್ಲ ರೀತಿಯ ಐಟಂಸ್ ಗಳು ಸಿಗ್ಬ --

ಏಏಏ ಎಷ್ಟೊಂದ್ ಬೈಕ್ಗೋಳೆಲ್ಲಾ ನಿಲ್ಸಿದಾರಿಲ್ಲಿ ಮತ್ತೆ ಅ ಬ್ಯುಲ್ಡಿಂಗು ತುಂಬಾನೇ ನೋಡಕ್ ಚೆನ್ನಾಗ್ ಇದೆ ಮತ್ತೆನಂದ್ರೆ ಎಷ್ಟೊಂದು ಕಾರ್ ಗುಳು ನಿಲ್ಸಿದ್ದರೆ.

ಒಂದು ಕಾರ್ ಇದೆ ಇನ್ನ ಎಷ್ಟೊಂದ್ ಕಾರ್ಗಳು ಇದೆ ಅಂತ ಹೆಲಬೊಡು ಫ್ರೆಂಡ್ಸ್ ನಾವ್ ಇದ್ರಲ್ಲಿ --